ಇಲ್ಲಿ ಹಿಂದೆಗಡೆ ಫುಲ್ ಮಂಜು ಕವಿದುಕೊಂಡು ಹಲವಾರು ಗಿಡಮರಗಳನ್ನು ನಾವು ಬ್ಲರ್ ಹಾಗಿ ನೋಡಬಹುದು.

ಒಂದು ಬುಕ್ಕನ್ನು ಹಿಡಿದು ಫೋಟೋ ವನ್ನು ತೆಗೆದುಕೊಂಡಿದ್ದಾನೆ.

ಅ ಈ ಚಿತ್ರದಲ್ಲಿ ನಾವು ಒಂದು ಸ್ತಂಭವನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಅಪಾರ್ಟ್ಮೆಂಟಿ ನ ಒಂದು ಚಿತ್ರವನ್ನು ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬಸ್ ನಿಲ್ದಾಣವನ್ನು ನೋಡಬಹುದು.

ಇಲ್ಲಿ ವಿವಿಧ ಕಲರ್ ಪೇಪರ್ಸ್ ಗಳಿಂದ ಹ ಹೆಂಗದರೆ ರೆಡ್ ಕಲರಿಂದ ಒಂದು ಕ್ಯೂಬ ಅನ್ನು ಮಾಡಿದ್ದಾರೆ.

ಇಲ್ಲಿ ಆ ಜಿಮ್ ಅನ್ನು ಎಲ್ಲೋ ಹಾಗೂ ಬ್ಲೂ ಕಲರ್ ಪೇಂಟ್ ಅನ್ನು ವಾಲ್ ಗಳಿಗೆ ಹಾಕಲಾಗಿದೆ.

ಈ ಚಿತ್ರದಲ್ಲಿ ನಾವ್ ಒಂದು ಲೇಕ್ ಅನ್ನು ನೋಡಬಹುದು.

ಕೆಳಗಿನ ಭಾಗದ ಟಾಪನ್ನು ಸಹ ನಾವು ಇಲ್ಲಿ ನೋಡಬಹು--

ಇಲ್ಲಿ ಹಲವಾರು ಜನರು ಬಾಸ್ಕೆಟ ಬಾಲ್ ಆಡ್ತಾ ಇದಾರೆ.

ಹಲವಾರು ಜನರು ಈ ಬೈಕ್ ಗಳ ಪಕ್ಕ ದಲ್ಲಿ ನಿಂತು ಮಾತನಾಡುತ್ತಾ ಇದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಹಣ್ಣಿನ ಅಂಗಡಿಯನ್ನು ನಾವು ನೋಡಬಹುದು.

ಪೆಟ್ರೋಲ್ ಬಂಕಿನಲ್ಲಿ ಹಲವಾರು ಆಯಿಲ್ ಎಂಜಿನ್ ಆಯಿಲ್ ಎನ್ನುವಂತಹ ಚಿತ್ರಗಳನ್ನು ಇವರು ಪೇಸ್ಟ್ ಮಾಡಿದ್ದಾರೆ.

ಕಟ್ಟಡದ ಪಕ್ಕದಲ್ಲಿ ಹಲವಾರು ಗಿಡ ಮರಗಳನ್ನು ಇವರು ಬೆಳೆಸಿದ್ದಾರೆ.